ಈ ಚಿತ್ರವನ್ನು ನೋಡಬಹುದಾರೆ ಇಲ್ಲಿ ಒಂದು ಹುಡುಗಿಯು ಡ್ಯಾನ್ಸನ್ನು ಮಾಡುತ್ತಿದ್ದಾಳೆ ಮತ್ತು --

ಇಲ್ಲಿ ದೊಡ್ಡ ದೊಡ್ಡ ಗಿಡಗಳು ಮತ್ತೆ ಲೈಟು ಕಂಬಗಳು ಕಾಣಿಸಲು ಬರುತ್ತಿವೆ ಇಲ್ಲಿ --

ಮಾಡಿದ್ದಾರೆ ಮತ್ತು ಈ ಕರಕುಶಲಗಳನ್ನೂ ಕೆಂಪು ಹಳದಿ ಗುಲಾಬಿ ಬಣ್ಣದಿಂದ --

ಮತ್ತು ಬಿಳಿ ಬಣ್ಣದಿಂದ ಮಾಡಿದ್ದಾರೆ ಇದ್ಇ-ದನ್ನು ಅಲಂಕಾರ ಮಾಡಿ --

ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಮತ್ತು ದೊಡ್ಡ ದೊಡ್ಡ ಮರಗಳು ಕಾಣಿಸಲು ಬರುತ್ತಿದೆ.

ಗೋಡೆಯ ಮೇಲೆ ಎಲ್ಲ ಫೋಟೋಸ್ಅನ್ನು ಅನ್ ಹಚ್ಚಿದ್ದಾರೆ.

ಕೆಳಗಿನ ಗಾರೆಯು ವೈಟ್ ಟೈಲ್ಸ್ ಇಂದ ಅಲಂಕಾರವಾಗಿದೆ.

ಈ ಚಿತ್ರವನ್ನು ನೋಡಬಹುದಾದರೆ ಇಲ್ಲಿ ಒಂದು ಕಾಂಪೋಂಡಿನ ಮೇಲೆ ಇಲ್ಲಿ ಚಿಕ್ಕ ಚಿಕ್ಕ --

ಈ ಮಿಷಿನ್ ಈ ಜಿಮ್ನ ಗೋಡೆಗಳು ಬಿಳಿ ಬಣ್ಣದಲ್ಲಿ ಅಲಂಕಾರವಾಗಿದೆ ಮತ್ತು ಈ ಇಲ್ಲಿ --

ಎಲ್ಲ ದೊಡ್ಡದಾದ ಕಲ್ಲುಗಳು ಕಾಣಿಸಲು ಬರುತ್ತಿದೆ ಮತ್ತು ಆಕಾಶವು ನೀಲಿ ಬಣ್ಣದಿಂದ ಕಾಣಿಸಲು ಬರುತ್ತಿದೆ.

ಈ ಚಿತ್ರವನ್ನು ನೋಡಬಹುದಾದರೆ ಇಲ್ಲಿ ಒಂದು ಆಟೋ ಅಲ್ಲಿ ಸ್ಪೀಕರನ್ನು ಇಟ್ಟಿದ್ದಾರೆ ಮತ್ತು ಇ ಸ್ಪೀಕರ್ --

ಇಲ್ಲಿ ಒಂದು ಕಟ್ಟಡವು ಕಾಣಿಸಲು ಬರುತ್ತಿದೆ ಮತ್ತು ಈ ಕಟ್ಟಡದ --

ಮತ್ತು ಈ ಕಟ್ಟಡವು ಬಿಳಿ ಬಣ್ಣದಿಂದ ಅಲಂಕಾರವಾಗಿದೆ .

ಈ ಚಿತ್ರವನ್ನು ನೋಡಬಹುದಾದರೆ ಇಲ್ಲಿ ಒಂದು ಆಫೀಸ್ ರೂಮ್ ಕಾಣಿಸಲು ಬರುತ್ತಿದೆ ಇದು --

ಕೆಂಪು ಬಣ್ಣದಿಂದ ಅಲಂಕಾರವಾಗಿದೆ ಮತ್ತು ಇಲ್ಲಿ --

ಈ ಚಿತ್ರವನ್ನು ನೋಡಹೋದರೆ ಇಲ್ಲಿ ಒಂದು ಪಂಗ್ಷನ್ ನಡೆಯುತ್ತಿದೆ ಮತ್ತು ಈ ಪಂಗ್ಶನ್ನಿಗೆ --

ಈ ಚಿತ್ರವನ್ನು ನೊಡಬಹುದರೆ ಇಲ್ಲಿ ಒಂದು ಇಂಡಿಯನ್ ಆಯಿಲ್ --

ಇಲ್ಲಿ ಆಕಾಶವು ಬಿಳಿ ಬಣ್ಣದಿಂದ ಕಾಣಿಸಲು ಬರುತ್ತಿದೆ ಮತ್ತು ಇಲ್ಲಿ ಖಾಲಿ ರಸ್ತೆಯೊಂದು ಕಾಣಿಸಲು ಬರುತ್ತಿದೆ. .

ಮತ್ತು ಈ ವ್ಯಕ್ತಿಯು ಬುದೂ ಬಣ್ಣದ ಶರ್ಟನ್ನು ಹಾಕಿದ್ದಾನೆ.

ಇಲ್ಲಿ ಒಂದು ಕುರುಚಿಯು ಕಾಣಿಸಲು ಬರುತ್ತಿದೆ ಅದು ಕೆಂಪು ಬಣ್ಣದಿಂದ ಕಂಪುಬಣ್ಣದ್ದಾಗಿದೆ.

ಇದು ಪ್ಲಾಸ್ಟಿಕ್ ಹೂವಿನ ಅಂಗ್ಡಿ ಆಗಿದೆ ಮತ್ತು ಇಲ್ಲಿ --

ಹಳದಿ ಕೆಂಪು ಕಪ್ಪು ಮತ್ತು ಗುಲಾಬಿ ಮತ್ತು ನೀಲಿ ಬಣ್ಣದ ಹೂವ --

ಇಲ್ಲಿ ಇ ಇಲ್ಲಿ ಎ.ಟಿ.ಎಂ ಮತ್ತು ಬ್ಯಾಂಕಿನ ಬಾಗ್ಲ್ ಬಾಗ್ಲುಗಳು ಕಾಣಿಸಲು ಬರುತ್ತಿದೆ.

ಪ್ಲೇಟಲ್ಲಿ ಬಿರಿಯಾನಿಯನ್ನು ಇಟ್ಟಿದ್ದಾರೆ ಮತ್ತು ಮೊಸರು ಮತ್ತು ಸಾರನ್ನು ಇಟ್ಟಿದ್ದಾರೆ ಮತ್ತು ಒಂದು --

ಇಲ್ಲಿಯ ಅಂಗಡಿಯ ಹೆಸರು ಸನ್ರೈಸ್ ಎಲೆಕ್ಟ್ರಿಕಲ್ಸ್ ಆಗಿದೆ ಮತ್ತು ಇಲ್ಲಿ ಒಬ್ಬ ವ್ಯಕ್ತಿಯು ವ್ಯಾಪಾರವನ್ನು ಮಾಡುತ್ತಿದ್ದಾನೆ.

ಇಟ್ಟಿದ್ದಾರೆ ಇಲ್ಲಿನ ಟೈಲ್ಸು ಕಪ್ಪು ಬಣ್ಣದಿಂದ ಅಲಂಕಾರವಾಗಿದೆ.

ಈ ಚಿತ್ರವನ್ನು ನೋಡಹೋದರೆ ಇಲ್ಲಿ ಒಂದು ಜನರಲ್ ಅಂಗ್ಡಿ ಹಾಗೆ ಕಾಣಿಸಲು ಬರುತ್ತಿದೆ ಮತ್ತು ಇಲ್ಲಿ --

ಇಲ್ಲಿ ಒಂದು ಬಿಳಿಯ ಇಲ್ಲಿಯ ಒಂದು ಬಿಳಿಯಾದ ಬಸ್ಸನ್ನು ನಿಂತಿ ನಿಲ್ಸಿದ್ದಾರೆ.

ಕಾಣಿಸಲು ಬರುತ್ತಿದೆ ಇಲ್ಲಿ ಬಂಕಿನಲ್ಲಿ ಲೈಟು ಕಂಬವು --

ಈ ಚಿತ್ರವನ್ನು ನೋಡಹೋದರೆ ಇಲ್ಲಿ ಒಂದು ಕೃತಕವಾದ ಆನೆಗಳನ್ನು ಇಟ್ಟಿದ್ದಾರೆ ಮತ್ತು ಈ ಆನೆಗಳಿಗೆ --

ಈ ಚಿತ್ರವನ್ನು ನೋಡಬಹುದರೆ ಇಲ್ಲಿ ಒಂದು ಚರ್ಚ್ ಕಾಣಿಸಲು ಬರುತ್ತಿದೆ ಇದು --